ಇಲ್ಲಿ ನೋಡಲು ತುಂಬಾ ಬಂಡೆಗಳಿವೆ ಈ ಬಂಡೆಗಳ ಮೇಲೆ ಹಚ್ಚಿ ಹಸಿರಾದಂತಹ ಒಂದು ಪಾಚಿ ಕೂಡ ಇದೆ ಮತ್ತೆ ಇದರ ಮೇಲೆ ನೀರು ಕೂಡ ಧರಿಸುತ್ತಿದೆ.

ಇದು ಒಂದು ಮುಸ್ಲಿಂ ಪ್ರಾಂತ್ಯದ ಒಂದು ಗುಲ್ಗುಂಬಜ್ ಆಗಿದೆ ಮತ್ತು ಇಲ್ಲಿ ಹಲವಾರು ಪೂಜೆಗಳು ನಡಿಯುತೇ ಮತ್ತು ಇಲ್ಲಿ--

ಇದು ಒಂದು ಚಿತ್ರ ಅಹ್ ಒಂದು ಸಿನಿಮಾ ರಂಗದಲ್ಲಿ ಹ ನಟಿಸುವನಂಥ ಪ್ರತಿ ಒಂದು ಚಿತ್ರ ಗಳನ್ನೂ ಇಲ್ಲಿ ಕಾಣಬಹುದಾಗಿದೆ.

ಮತ್ತೆ ಇಲ್ಲಿ ಗಿಡ ಮರಗಳು ಕೂಡಯಿದೆ ನೋಡಲು ತುಂಬಾ ಚನ್ನಾಗಿದೆ. ಒಂದು ಕಾರ್ ಕೂಡ ಇಲ್ಲಿ ನಿಂತಿದೆ. ಒಬ್ಬ ಮಾನವ ಇಲ್ಲಿ ನಿಂತಿದ್ದಾನೆ ಮತ್ತು ಇಲ್ಲಿಇರುವಂತಹ ವಾತಾವರ್ಣ ತುಂಬಾ ಸುಂದರಮಯವಾಗಿದೆ. ನೋಡಲು ತುಂಬಾ ಚನ್ನಾಗಿದೆ.

ಇಲ್ಲಿ ಕಾಣಬಹುದಾಗಿದೆ ತುಂಬಾ ದೊಡ್ಡದಾದಂತಹ ವಿಶಾಲವಾದಂತಹ ಒಂದು ಪ್ರದೇಶವಿದೆ. ಈ ಪ್ರದೇಶದಲ್ಲಿ ಕಪ್ಪು ಆದಂಥಹ ಒಂದು ಜೇಡಿಮಣ್ಣು ಲಭ್ಯವಿದೆ .

ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ಕಬ್ಬಿಣದಿಂದ ಮಾಡಿರೋ ಅಂತಹ ಯಾವುದೊ ಒಂದು ರೀತಿಯಾದಂತಹ ವಾಸ್ತು ಇಲ್ಲಿ ಇದೆ ಮತ್ತು ಇಲ್ಲಿ ಹಲವಾರು ರೀತಿಯಾದಂತಹ ವಾಸ್ತುಗಳನ್ನು ಇಲ್ಲಿ ಶೇಖರಿಸಿಕೊಂಡ ಇಟ್ಟಿಕೊಂಡಿದ್ದಾರೆ.